ಶಾಪ್ ನ ಒಳ್ಳಗೆ ಟೇಬಲ್ಸ್ ಗಳಿದ್ದಾವೆ.

ಇಲ್ಲಿ ಒಂದು ಅಂಗಡಿ ಇದೆ ಎಸ್_ಕೆ ದಮ್ನೆರ್ ರಿಫ್ರೆಜಿರೇಷನ್ ಅಂತ ಒಂದು ಬೋರ್ಡ್ ಇದೆ ಮತ್ತು ಇಲ್ಲಿ--

ಮತ್ತು ಒಂದು ಟೇಬಲ್ ಇದೆ ಟೇಬಲ್ ಮೇಲೆ--

ಹಸಿರು ಬಣ್ಣದ ಡಬ್ಬಿಗಳಿದಾವೆ ಮತ್ತು ಇಲ್ಲಿ ಪೈಪು ಗಳಿದಾವೆ ಮತ್ತು ಇಲ್ಲಿ ಶಿ ವ್ಯೂನ್ಯ ಹಳದಿ ಬಣ್ಣದ ಒಂದು ಶೇಟರ್ ಇದೆ ಮತ್ತು. --

ಅದರ ಮೇಲ್ಗಡೆ ಕಾರು ಗಳ ಚಿತ್ರ ಇದೆ ಮತ್ತೂ ಹೂ ಗಳ ಮಾಲೆಗಳ ಚಿತ್ರ ಇದೆ ಮತ್ತೂ ಇಲ್ಲಿ ಒಂದು ನೀಲಿ ಬಣ್ಣದ.

ಕಬ್ಬಿಣದ ಪೈಪುಗಳಿದ್ದಾವೆ ಮತ್ತು ಇಲ್ಲಿ ಬಿಳಿ ಬಣ್ಣದ ಛಾವಣಿ ಇದೆ ಮತ್ತು--

ಕಟ್ಟೆಯನ್ನು ಕಟ್ಟಲಾಗಿದೆ ಇಲ್ಲಿ ಮತ್ತು ಕಬ್ಬಿಣದ ಪೈಪ್ ಗಳಿದ್ದಾವೆ.

ಇಲ್ಲಿ ರೌಂಡ್ ಸರ್ಕಲ್ ತರಾ ಮಾಡಿರೋ ಕಬ್ಬಿಣದ ಪೈಪ್ ಗಳ ಇದ್ದಾವೆ ಒಂದು ಬ್ಲೂ --

ಕಟ್ಟಿಗೆ ಕಂಬಗಳಿದ್ದಾವೆ ಮತ್ತು ಇಲ್ಲಿ ವೈರ್ ಗಳಿದ್ದಾವೆ ಮತ್ತು ಇಲ್ಲಿ ಪೈಪ್ ಗಳು ಇದಾವೆ ಮತ್--

ಕಲ್ಲಿನಿಂದ ಕಟ್ಟಿದ ಒಂದು ಕಟ್ಟೆ ಇದೆ.

ಇಲ್ಲಿ ಒಂದು ಗ್ಯಾರೇಜ್ ಇದ್ವೇ ಇಲ್ಲಿ ಒಂದು ಕಾರ್ ಇದೆ ಮತ್ತು ಇಲ್ಲಿ ಜನರುಗಳು ಇದ್ದಾರೆ.

ಫ್ಯಾನ್ ಗಳಿದ್ದಾವೇ ಲೈಟ್ ಗಳಿದ್ದಾವೆ ಮತ್ತು ಇಲ್ಲಿ ಟೇಬಲ್ಸ್ ಮೇಲೆ ಪೇಪರ್ ಗಳಿದ್ದಾವೆ ಮತ್ತ್--

ಒಂದು ಹಸಿರು ಬಣ್ಣದ ಮ್ಯಾಟನ್ನು ನೆಲೆ--

ಬಣ್ಣ ಬಿಳಿ ಮತ್ತು ರೇಡ್ ಬಣ್ಣದಿಂದ ಕೂಡಿದೆ ಮತ್ತು ಗೋಡೆಯ ಬಣ್ಣ ಹಳದಿ ಬಣ್ಣದಿಂದ ಕೂಡಿದೆ.

ಮತ್ತು ಇಲ್ಲಿ ಫರ್ನಿಚರ್ ನಿಂದ ಮಾಡಿದ--

ಟೇಬಲ್ ಮೇಲೆ ಒಂದು ನೀಲಿ ಬಣ್ಣದ ಬಟ್ಟೆ ಇದೆ.

ಸೊಳ್ಳೆಗೆ ಹೊಡೆಯುವ ಒಂದು ಬ್ಯಾಟ್ ಇದೆ ಮತ್ತು ಇಲ್ಲಿ--

ಅದರ ಮೇಲ್ಗಡೆ ಶ್ರೀ ವೆಂಕಟೇಶ್ವರ್ ಕಾಂಪ್ಲೆಸ್ ಅಂತ ಒಂದು ಬೋರ್ಡ್ ಇದೆ.

ಇಲ್ಲಿ ಒಂದು ಶಾಪ್ ಇದೆ ಮತ್ತು ಗೋಡೆಯ ಬಣ್ಣ ಆರೆಂಜ್ ಮತ್ತು ಬಿಳಿ ಬಣ್ಣದಿಂದ ಕೂಡಿದೆ.

ಇಲ್ಲಿ ಫ್ಯಾನುಗಳಿದ್ದಾವೆ ಲೈಟ್ಸ್ ಗಳಿದ್ದಾವೆ ಮತ್ತು ಇದಕ್ಕೆ ಎರಡು ಕಿಟಕಿಗಳು ಇದ್ದಾವೆ.

ಚೇರುಗಳಿದ್ದಾರೆ ನೆಲಕ್ಕೆ ಚಾಪೆಗಳನ್ನು ಹಾಸಲಾಗಿದೆ ಒಂದು ಕೆಂಪು ನೀಲಿ ಬಣ್ಣದ ಚಾಪೆ ಹಾಸಲಾಗಿದೆ ಇನ್ನೊಂದು ಆರೆಂಜ್ ಒಂದು ನೀಲಿ ಬಣ್ಣದ ಚಾಪೆ ಇದೆ ಇನ್ನೂ --

ಮತ್ತು ಇಲ್ಲಿ ನೀರ್ ಗಳು ಸ್ವಲ್ಪ ಗ್ರೀನ್ ಅಲ್ ಇದ್ದ--

ಮತ್ತು ಟೇಬಲ್ ಮೇಲೆ ಬಾಟಲ್ ಗಳಿದ್ದಾವೆ.